ಸುತ್ತಲೂ ಇವರು ಕಲ್ಲಿನ ಬಂಡೆಯಿಂದ ಗುಡಿಯನ್ನು ನಿರ್ಮಾಣ ಮಾಡಲಾಗಿದೆ.

ಇದು ಒಂದು ಹೇರ್ ಸಲೂನ್ ಆಗಿದೆ.

ಇಲ್ಲಿ ವ್ಯಾಪಾರಕೆಂದು ಅನೇಕ ಜನರು ಬಂದಿದ್ದಾರೆ ಮತ್ತು--

ಇಲ್ಲಿ ಪಕ್ಕದಲ್ಲಿ ಹೊಗ ನಡೆದಾಡಲು ದಾರಿಯನ್ನು ನೋಡುತ್ತೇವೆ.

ಒ ಇನ್ನುವುಗ ಅವರ ಕಾಲಲ್ಲಿ ಶೂ ಮತ್ತು ಚಪ್ಪಲಿ ಅನ್ನು ಹಾಕಿಕೊಂಡಿದ್ದಾರೆ.

ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಮಾಡಲಾಗಿದೆ ಮತ್ತು ಇಲ್ಲಿ ಅನೇಕ ಜನರು ವೀಕ್ಷಣೆಯನ್ನು ಕೂಡ ಮಾಡುತ್ತಿದ್ದಾರೆ.

ಇಲ್ಲಿ ಸುತ್ತಲೂ ಗಿಡ ಮರಗಳನ್ನು ನಾವು ಕಾಣುತ್ತೇವೆ ಮತ್ತು ಕಲ್ಲಿನಿಂದ ಕೂಡಿರುವ ಕಂಪೌಂಡ್ ಅನ್ನು ಕೂಡ ನಾವು ನೋಡುತ್ತೇವೆ.

ಮತ್ತು ಒಳಗೆ ಹೋಗಲು ಮೆಟ್ಟಿಲುಗಳನ್ನು ಮಾಡಲಾಗಿದೆ ಪಕ್ಕದಲ್ಲಿ ಕೂಡ ಗಾರ್ಡನ್ನನು ಇಡಲಾಗಿದೆ.

ಮತ್ತು ಇದು ಇಟ್ಟಂಗಿಗಳಿಂದ ಕೂಡಿದೆ ಮತ್ತು ನೀನೊಬ್ಬ ಮಾನವನು ಕೂಡ ಪಕ್ಕದಲ್ಲಿ ನಿಂತುಕೊಂಡಿದ್ದಾನೆ.

ಇಲ್ಲಿಯೇ ಸುತ್ತಲೂ ಗಿಡ ಮರಗಳನ್ನು ನಾವು ನೋಡುತ್ತೇವೆ ಮತ್ತು ಚೇರ್ ಅನ್ನು ಕೂಡ ನಾವು ನೋಡುತ್ತೇವೆ.

ಇಲ್ಲಿ ಅನೇಕ ಗುಡ್ಡ ಕಾಡುಗಳನ್ನು ನಾವು ನೋಡುತ್ತೇವೆ ಮತ್ತು ಗಿಡ ಮರಗಳನ್ನು ಕೂಡ ನಾವು ನೋಡುತ್ತೇವೆ ದೂರದಿಂದಲೇ ನೀರನ್ನು ಕೂಡ ನಾವು ನೋಡುತ್ತೇವೆ.

ಮತ್ತು ಮೂಟೆಗಳನ್ನು ಕೂಡ ಇಡಲಾಗಿದೆ ಸುತ್ತಲು ಗಿಡಗಳನ್ನು ನೆಡಲಾಗಿದೆ ಮತ್ತು ದೂರದಿಂದ ಒಂದು ಲೇಟಿಂಗ್ ಕಂಬವನ್ನು ನಾವು ನೋಡುತ್ತೇವೆ ಮತ್ತು--

ಇದು ಒಂದು ಬೋರ್ ಹಾಕ್ಸುವಂತಹ ವಸ್ತುವಾಗಿದೆ ಇಲ್ಲಿ ದುರನೇದಾಗಿ ಸುತ್ತ ಮುತ್ತಲು ಗಿಡಗಳು ಮತ್ತು ಟೆಂಗಿನ ಮರವನ್ನು ಕೂಡ ನಾವು ನೋಡುತ್ತೇವೆ.

ಬಿಸ್ಕೆಟ್ ಗಳ ಕವರ್ ಹಳದಿ ಕಲರ್ ಆಗಿದೆ.

ಸುತ್ತಲು ಗಿಡ ಮತ್ತು ಮನೆಗಳನ್ನು ನಾವು ನೋಡುತ್ತೇ--

ವಿವರ ಹಚ್ಚಲಾಗಿದೆ ಮತ್ತು ಇಟ್ಟಿಗೆಯಿಂದ ಕೂಡಿರುವಂತ ನಾಕು ಕಂಬಗಳನ್ನು ನಾವು ಇಲ್ಲಿ ಕಾಣುತ್ತೇವೆ.

ಒಟ್ಟಿನಲ್ಲಿ ಇವು ಅಚ್ಚಾ ಹಸಿರಿನಿಂದ ಕೂಡಿದೆ ಮತ್ತು ಹಗ್ಗದಿಂದ ಚಪ್ರವನು ಹಾಕಲಾಗಿದೆ.

ಇಲ್ಲಿ ಒಂದು ಟಿ_ವಿ ಯನ್ನ ಹಚ್ಚಲಾಗಿದೆ ಮತ್ತು ಒಂದು ಲೈಟ್ ಇನ್ನು ಕೂಡ ಹಾಕಲಾಗಿದೆ ಮತ್ತು ವಿಶ್ರಾಂತಿ ಪಡೆಯಲು ಚೇರ ನ್ನು ಕೂಡ ಇಡಲಾಗಿದೆ.

ಮತ್ತು ಇದು ನೋಡಲು ಅತಿ ದೊಡ್ಡದಾಗಿ ಮತ್ತು ಸುಂದರವಾಗಿದೆ ಮತ್ತು ಇದು ಅ ಒಳಗಡೆ ಹೋಗಲು ಕೂಡ ಊ --